ಒಂದು ಮರ ಕುಡ ಇದೆ ರಸ್ತೆ ಹತ್ರ ಇದು ಚಿಕ್ಕ ಅಂಗಡಿಲೆ ತುಂಬಾ ವ್ಯಾಪರ ಆಗೊದು ಅಂಗಡಿ ಮಾತ್ರ ಚಿಕ್ಕದು ಅಂತ ನಾವು ಹೆಳ್ತಿವಿ ಬಟ್‌ ಅಂಗಡಿಲಿ ವ್ಯಾಪಾರ ತುಂಬಾ ಚೆನ್ನಾಗ ಆಗುತ್ --

ಇದು ಒಂದು ಸ್ಟೇಟ್ ಬ್ಯಾಂಕ್ ಇಂಡಿಯಾ ಎಸ್ಟೇಟ್ ಸ್ಟೇಟ್ ಬ್ಯಾಂಕ್ ಎ.ಟಿ.ಎಂ ಮುಂದೆ ಜನ ಸಾಲಾಗಿ ನಿಂತಿರುವಂತ ಫೋಟೋ ಇಲ್ಲಿ ತುಂ ನಮ್ಮ ದೇಶ ಅಂತ ನಮ್ಮ ಕರ್ನಾಟಕ ಅಂತ ಅನ್ಸಲ್ಲ ರಾಜಸ್ಥಾನ್ ಪ್ಲೇಸ್ ಇದು .

ಇದೊಂದು ಎ.ಟಿ.ಎಂ ಎದುರುಗಡೆ ತೆಗೆದಿರೋ ಅಂತ ದೃಶ್ಯ ಎ.ಟಿ.ಎಂ ನಲ್ಲಿ ಇಬ್ಬರು ಜನ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಏನೋ ಮಾತಾಡ್ತಿದ್ದಾರೆ .

ನಮ್ ಊರಲ್ಲಿ ತುಂಬಾ ಎ.ಟಿ.ಎಂ ಇದೆ ಅಹ್ ತುಂಬಾ ಎ.ಟಿ.ಎಂ ನಲ್ಲಿ ಜನ ರಶ್ ಇರತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಯಾರ ಅಸ್ಟು ರಶ್‌ ರು --

ಇದು ಒಂದು ಬುಕ್ ಸ್ಟಾಲ್ ಅಂತ ಕಾಣ್ಸುತ್ತೆ ಹೌದು ಇದೊಂದು ಬುಕ್ ಸ್ಟಾಲ್ ತುಂಬಾ ಚಿಕ್ಕಕಿದೆ ತುಂಬಾ ಸಣ್ಣ ಅಂಗಡಿ ಅದ್ರಲ್ಲಿ ಒಬ್ರು ಓನರ್ ಕೂತಿದ್ದಾರೆ ಒಳಗಡೆ ಒಬ್ರು ಹೊರಗಡೆ ಕೂತಿದ್ದಾರೆ .

ನಮ್ಮ ಕರ್ನಾಟಕದಲ್ಲಿ ಇಂಥ ಆಟೋ ನ ಎಲ್ಲೂ ನೋಡಿಲ್ಲ ಇಂಥ ಆಟೋ ಎಲ್ಲೂ ಇಲ್ಲ ಇದು ಇಂಡಿಯಾದಲ್ಲೇ ಸುಮ್ನೆ ಮಾಡ್ಬಹುದು ಕರ್ನಾಟಕದಲ್ಲಿ ನೋಡಕ್ ಆಗಲ್ಲ.

ಯಾವ್ದೋ ಒಂದು ಆಪರೇಷನ್ ಸಕ್ಸಸ್ ಆಗಿ ಬಂದು ತೆಗ್ದಿರೋ ಫೋಟೋ ಅನಿಸುತ್ತ್ತೆ ಎಲ್ಲರೂ ಚೆನ್ನಾಗಿ ಫೋಸ್ ಕೊಟ್ಟಿದಾರೆ.

ಇದು ಯಾರೋ ಒಬ್ಬ ವ್ಯಕ್ತಿ ಕಟಿಂಗ್ ಶಾಪ ಅಲ್ಲಿ ತೆಗೆದಿರುವಂತ ಫೋಟೋ ಒಬ್ಬರು ಕಟಿಂಗ್ ಮಾಡತ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ.

ತುಂಬಾ ಚೆನ್ನಾಗಿದೆ ಇವ್ರು ಒಂದು ಸೆಲ್ಫಿ ತಗೋಂತಾ ಇದಾರೆ. ಈ ಮೆಡಿಕಲ್ ಅಲ್ಲಿ ತುಂಬಾ ಐಟೆಮ್ಸ ಇದೆ ಈ ಮೆಡಿಕಲ್ ಅಲ್ಲಿ ಏನ್ ಅಂತ ಗೊ--

ಫಂಕ್ಷನ್ ನಲ್ಲಿ ಇತರ ಮಾಡಿದಾರೆ ಅಂತ ಅನ್ನಸುತ್ತೆ ಏನೋ ಜನ ಸೇರಿಲ್ಲಾ ಫಕ್ಷನ್ ಗೆ ಎಂಟ್ರನ್ಸ್ ಎಲ್ಲಾ ಚನ್ನಾಗಿ ಮಾಡಿದಾರೆ ಮಾತ್ರ .

ಕಟಿಂಗ್ ಶಾಪಿಂಗ್ ಅಲ್ಲಿ ನಿಂತು ಫೋಟೋ ತಗಸೊಂತ್ತಿದರೆ ಬಹುಷ ಕಟಿಂಗ್ ಮಾಡಸೋಕೆ ಬಂದಿರೋ ಅಂತ ಅನ್ನಸುತ್ತೆ ತುಂಬಾ ದೊಡ್ಡ ಅಂಗಡಿ ಇದು ತುಂಬಾ ಚನ್ನಾಗಿದೆ .